ಇದು ಒಂದು ಆಸ್ಪತ್ರೆಯ ಹೊರಗಿನ ವಾತಾವರಣವನ್ನ ಸೂಚಿಸುತ್ತಿದೆ. ಹೊರಗಡೆ ಒಂದು ಆಂಬುಲೆನ್ಸ್ ನಿಂತಿದೆ ಎರಡು ಬೈಕುಗಳು ನಿಂತಿವೆ ಒಂದು ಅಂಗಡಿ ಇದೆ ಅದು ಮೆಡಿಕಲ್ ಶಾಪ್ ಇದ್ದರೂ ಇರಬಹುದು.

ಅಲ್ಲಿ ಜನರು ವಸ್ತು ಮೆಡಿಕಲ್ ವಸ್ತುಗಳನ್ನು ಖರೀದಿಸಲು ನಿಂತ್ತಿದ್ದಾರೆ.

ಚಿತ್ರದಲ್ಲಿ ನಾವು ಹಸಿರು ಗಿಡ ಮರಗಳನ್ನು ಕಾಣುತ್ತಿದ್ದೇವೆ ಈ ಹಸಿರು ಗಿಡಮರಗಳು ನಮಗೆ ತುಂಬಾ ಆವಶ್ಯಕ ಅದರಿಂದ ನಾವು ಪ್ರಕೃತಿಯನ್ನು ಉಳಿಸಿಕೊಳ್ಳಬಹುದು ಅದರಿಂದ ನಮಗೆ ಆಮ್ಲಜನಕವು ಕೂಡ ಸಮೃದ್ಧಿಯಾಗಿ ಸಿಗುತ್ತದೆ.

ಚಿತ್ರದಲ್ಲಿ ಇರುವುದು ಒಂದು ಬೌದ್ಧರ ಸ್ಮಾರಕದಂತೆ ಇದೆ.

ಲಾ ಕಲಿಕೆಗೆ ಬೇಕಾದ ಪುಸ್ತಕಗಳು ಇಲ್ಲಿ ದೊರೆಯುತ್ತವೆ ಕಡಿಮೆ ಬೆಲೆಗೆ ದೊರೆಯಬಹುದು.

ಇದು ಒಂದು ಜಿಮ್ ನ ಚಿತ್ರವಾಗಿದೆ ಜನರು ಇಲ್ಲಿ ವ್ಯಾಯಾಮವನ್ನು ಮಾಡಲು ಬರುತ್ತಾರೆ ಹೆಂಗಸರು ಗಂಡಸರು ಮಕ್ಕಳು ಎನ್ನದೆ ಎಲ್ಲರೂ ಕೂಡ ಬರುತ್ತಾರೆ.